ಇದರಲ್ಲಿ ನಾವು ಒಂದು ಚರ್ಚನ್ನು ನೋಡಬಹುದು ಚರ್ಚ್ ನ ಆಹ್ ಸು ಸುತ್ತಮುತ್ತ ಲೈಟಿಂಗ್ಸ್ ನಿಂದ ಅಲಂಕರಿಸಿದ್ದಾರೆ ಅಲ್ಲಿ ಹಲವಾರು ಜನರು ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿರುವುದನ್ನು ನೋಡಬಹುದು.

ಇದು ಧಾರವಾಡ ವಿದ್ಯಾನಿಕೇತಕ್ಕೆ ಹೆಸರುವಾಸಿಯಾಗಿರುವಂತಹ ಒಂದು ರಾಜ್ಯವಾಗಿದೆ. ಇದು ನಮಗೆ ತುಂಬಾ ಮುಖ್ಯವಾದ ಒಂದು ಅಂಶವಾಗಿದೆ.

ಇಲ್ಲಿ ನಾವು ಒಂದು ಬಸ್ಟ್ಯಾಂಡನ್ನು ನೋಡಬಹುದು ಬಸ್ ಸ್ಟ್ಯಾಂಡ್ ನಲ್ಲಿ ಹಲವಾರು ರೀತಿಯ ಜನರು ಕಾಣಿಸುತ್ತಿರುವರು ಒಬ್ಬ ಇಲ್ಲಿ ಸೈಕಲ್ ಅನ್ನು ತೆಗೆದುಕೊಂಡು ಹೋಗುತ್ತಿರುವುದನ್ನು ನೋಡಬಹುದು ಒಂದು ಬಸ್ಗಳ ಮೇಲೆ ಬೇಂದ್ರೆ ನಗರ ಸಾರಿಗೆ ಮತ್ತು ಶ್ರೀ ಮಂಜುನಾಥ ಶ್ರೀ ದುರ್ಗಾಂಬ ಎಂದೂ ಬರೆದಿರುವುದನ್ನು ಕಾಣಬಹುದು.

ಮಲ್ಟಿ ಬ್ರಾಂಡ್ ಕಾ ಕಾರ್ ವರ್ಕ್ ಶಾಪ್ ಅಂಡ್ ಆಲ್ ಟೈಪ್ಸ್ ಒಫ್ ಕಾರ್ ರಿಪೈರ್ಸ್ ಎಂದು ಸಹ ಇಲ್ಲಿ ಹಾಕಿರುವುದನ್ನು ಸಹ ಕಾಣಬಹುದು ಕಾರ್ಗಳ ಪಾರ್ಟ್ಸ್ ಗಳು ಏನಾದರೂ ತೊಂದರೆಯಾದರೆ ಕಾರ್ನ ಗ್ಯಾರೇಜ್ ಗೆ ತಗಂಬಂದು ಬಂದು ಕೊಟ್ಟ --

ಚಿತ್ರದಲ್ಲಿ ನಾವು ಒಂದು ಹೋಟೆಲ್ ಅನ್ನು ನೋಡಬಹುದು ಇದನ್ನು ರೆಸ್ಟೋರೆಂಟ್ ಸಹ ಎಂದು ಕರೆಯಬಹುದು ರೆಸ್ಟೋರೆಂಟ್ ನ ಊಟ ಯಾರಿಗೆ ಸಹ ಇಷ್ಟವಾಗುವುದಿಲ್ಲ ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ರೆಸ್ಟೋರೆಂಟ್ ಪ್ಲೇಸ್ ಇದಾಗಿದೆ.

ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗು ಹೋಗಲು ಸಹಾಯ ಮಾಡುವಂತ ಒಂದು ಸಾರಿಗೆ ವ್ಯವಸ್ಥೆ ಆಗಿದೆ. ಇದರಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಎಂದು ಒಂದು ಬಸ್ ನಿಂತಿದೆ. ಇದು ಕಾರವಾರ ಹುಬ್ಬಳ್ಳಿ ಯಲಹಂಕ ಮತ್ತು ಮುಂತಾದ ಊರುಗಳಿಗೆ ಹೋಗುವಂತಹ ಬಸ್ .

ಅದಲ್ಲಿ ನಾವು ಒಂದು ಕಾರ್ ರಿಪೇರಿ ಮಾಡುವಂತಹ ಗ್ಯಾರೇಜ್ ಅನ್ನು ನೋಡಬಹುದು.